ಹೆಸರನ್ನು ಬರೆಯಲಾಗಿದೆ ಮತ್ತು ಇಲ್ಲಿ ಸುತ್ತಮುತ್ತಲು ಮನೆಗಳನ್ನು ಕಂಡು ಬರುತ್ತಾ ಇದೆ.

ಮತ್ತು ಗೋಡೆ ಮೇಲೆ ಒಂದು ಗಡಿಯಾರವನ್ನು ಕಂಡುಬರುತ್ತ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಅಂಗಡಿಯನ್ನು ಕಂಡು ಬರುತ್ತಾ ಇದೆ ಗ್ವಾಡೆಯ ಮೇಲೆ ಬಿಳಿ ಬಣ್ಣವನ್ನು ಹಚ್ಚಿದ್ದಾರೆ ಮತ್ತು ಒಳಗಡೆ--

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಕೊಠಡಿಯನ್ನು ಕಂಡು ಬರುತ್ತಾ ಇದೆ ಮತ್ತು ಕೊಟ್ಟಡಿಯ ಮೇಲೆ ಕೆಲವು ಚಾಪೆಗಳನ್ನು ಆಸಲಾಗಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಅಂಗಡಿಯನ್ನು ಕಂಡುಬರುತ್ತಾಯಿದೆ ಗ್ವಾಡೆಯ ಮೇಲೆ ಬಿಳಿ ಬಣ್ಣವನ್ನು ಹಚ್ಚಿದ್ದಾರೆ.

ಮತ್ತು ಇಲ್ಲಿ ಮುಂದುಗಡೆ ಒಂದು ಬೈಕು ಮತ್ತು ಒಂದು ವಾಹನ ನಿಲುಗಡೆ ಮಾಡಲಾಗಿದೆ.

ಮತ್ತು ಇಲ್ಲಿ ಹಲವಾರು ಕಾರುಗಳನ್ನು ರಸ್ತೆಯ ಮೇಲೆ ಹೋಗುವುದನ್ನು ಕಂಡು ಬರ್ತಾ ಇದೆ.

ಮತ್ತು ಕಪ್ಪಟದಲ್ಲಿ ಹಲವಾರು ಜ್ಯೂಸು ಗಳನ್ನು ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಹೊಲದ ಒಳಗಡೆ ಹಲವಾರು ನೀರನ್ನು ನಿಂದ್ರಿಸಲಾಗಿದೆ.

ಮತ್ತು ಇಲ್ಲಿ ಕೈ ತೊಳೆಯುವ ಬಾಷಿನ್ ಗಳು ಮತ್ರು ಬಾತ್ ರೂಮ್ ಇನ ಕುಡ್ಡಿಗಳನ್ನು ಕಂಡುಬರುತ್ತಾಯಿವೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಆಸ್ಪತ್ರೆ ಒಳಾಂಗಣವನ್ನುಕಂಡುಬರುತ್ತಾಯಿದೆ ಇಲ್ಲಿ ಬಿಳಿ ಬಣ್ಣದ ಗ್ವಾಡೆಯ ಮೇಲೆ --

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಎಲ್ಲಿ ಹಲವಾರು ವ್ಯಕ್ತಿಗಳು ಯೋಗ ಮಾಡುವುದನ್ನು ಕಂಡುಬರುತ್ತಯಿದೆ.